ರಿಲೀಸ್ ಆಗಿದ್ ತಕ್ಷಣ ಒಂದು ಯಾವುದೇ ಜನರನ್ನು ಬಹಳ ತುಂಬಾ ಅಷ್ಟು ನೋಡಲಕ್ಕೆ ಬರ್ತಿದ್ದಾರೆ.

ಆದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಶಾಪಿಂಗ್ ಮಾಡ್ತಾಇದ್ದಾರೆ ಮತ್ತೆ ಇಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ಕುರ್ಚಿ ಮೇಲೆ ಕೂತು ತಳಿಯನು--

ಇದೊಂದು ಗಾರ್ಡನ್ ಗಾರ್ಡನ್ ಅಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿಯೂನು --

ಎ ಎಷ್ಟು ಚೆನ್ನಾಗಿ ಗಿಡಗಳು ಹಚ್ಚಿದಿವಿ ಇಲ್ಲಿ ಎಷ್ಟು ಪ್ಲೇಸ್ ಚೆನ್ನಾಗಿ ಇದೆ ಇಲ್ ಬಂದು ಯಾವುದೇ ವೇಹಿ--

ಇದು ಪಾರಿವಾಳ ಪಾರಿವಾಳ ಎಷ್ಟು ಚೆನ್ನಾಗಿ ಇದೆ. ಇದನ್ನು ಎಲ್ಲಿ ಸಿಗದಿಲ್ಲ.

ನೋಡಿ ಇದು ಎಷ್ಟು ಚೆನ್ನಾಗಿ ಇದೆ. ಗಿಡಗೋಳ ಇದೆ ಎಷ್ಟು ಚೆನ್ನಾಗಿ ಇದೆ ಇಲ್ಲಿ. ಬೇವು ಮರದ ಅಂಗಡಿಗಳು ಇವೆ.

ಇಲ್ಲಿ ಏನು ತೊಂದರೆ ಆಗುವುದಿಲ್ಲ ನೀವು ಬೇಕಾದ್ರೆ ಇಲ್ಲಿ ಏನಾದ್ರು ಆದ್ರೆ ಇಲ್ಲಿ ಬರಬಹುದು.

ಕಾಂತಿದೆ ಮತ್ತು ಇದ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಸೆಲ್ಫಿಯೇ ಯನೂ ಹೊಡ್ಕೊಂಡಿದಾನೆ.

ತೇಲೇ ಎಷ್ಟು ಹಾದಿಗಳು ಅಂತ ಸೈಡ್ಗೆ ಸ್ಟಾಪ್ಪಿಂಗ್ ಮಾಡ್ದೆ ತುಂಬ ಮಂದಿಗಳಿಗೆ ತುಂಬ ನೋವು ಆಗೊಗ್ತದೆ.

ತುಂಬಷ್ಟು ಚೆನ್ನಾಗಿ ಪ್ಲೇಸ್ ಇದೆ ಇಲ್ಲಿ ಯಾರು ಬೇಕಾದ್ರೂ ತುಂಬ--

ಮತ್ತೆ ಇಲ್ಲಿ ಯಾರು ಬೇಕಾದ್ರೆ ತುಂಬಷ್ಟು ಜನರು ಕೂತಿದ್ದಾರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಎಷ್ಟು ಚೆನ್ನಾಗಿ--

ನೋಡಿ ಅಲ್ಲಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮತ್ತು ಅಲ್ ಎಷ್ಟು ಚೆನ್ನಾಗಿ --

ನೋಡಿ ಎಷ್ಟು ಚೆನ್ನಾಗಿ ಕಲ್ಲು ಇದೆ ಮತ್ತು ಚೆನ್ನಾಗಿ ಎಷ್ಟು ನೀರು ಇದೆ. ಇದು ನದಿ--